ಚಿತ್ರದಲ್ಲಿ ನಮಗೆ ಕಾಣಿಸುತ್ತಾಯಿರುವುದು ಇದು ಬುಲೆಟ್ ಬೈಕ್ ಅದೇ ರಾಯಲ್ ಎಂಫಿಲ್ಡ್ ಎಂದು ಏಳಬಹುದು ಈ ಎಲ್ಲಾ ಬೈಕುಗಳು ನೋಡಲು ತುಂಬಾ ಅದ್ಭುತವಾಗಿದ್ದಾವೆ । ಇದು ಒಂದು ರಾಯಲ್ ಎಂಫಿಲ್ಡ್ ವನ್ನು ಶೋರೊಮ್ ಆಗಿದೆ.

ಈ ಚಿತ್ರದಲ್ಲಿ ನಾವು ನೋಡೂತ್ತಿರುದು ಒಂದು ಸ್ಟ್ರಾಬರಿ ಹಣ್ಣುಗಳು । ಈ ಸ್ಟ್ರಾಬರಿ ಹಣ್ಣುಗಳು ತುಂಬಾ ಅದ್ಭುತವಾಗಿ ಕಾಣಿಸುತ್ತದಾವೆ ಹಾಗು ಈ ಸ್ಟ್ರಾಬರಿ ಹಣ್ಣುಗಳು ತುಂಬಾ ರುಚಿಕರವಾಗಿರಬಹುದು ಎಂಬುದು ಒಮ್ಮೆ

ಈ ಚಿತ್ರದಲ್ಲಿ ಕಾಣಿಸುತ್ತ ಇರುವುದು ಒಂದು ಬೆಂಚ್ ಇದು ಒಂದು ಕಾಲೇಜ್ ಅಥವಾ ಒಂದು ಹೈ ಸ್ಕೂಲ್ ಇರಬಹುದು ಎಂದು ನನ್ನ ಅನಿಸಿಕೆ. ಇದು ನಮ್ಮ ಚಾಮರಾಜನಗರದ ಒಂದ್ ಕಾಲೇಜ್ ಅಥವಾ ಹೈ ಸ್ಕೂಲ್ ಆಗಿರ್ಬಹುದು ಇಲ್ಲೆ ಎಲ್ಲಾ ಬೆಂಚ್ ಅದ್ಭೂತವಾಗಿ ದಾವೆ.

ಈ ಚಿತ್ರದಲ್ಲಿ ನಮಗೆ ಕಾಣುಸುತ್ತಾರೆ ಅದು ಕಲ್ಲು ಬಂಡ್ದ ಗಳು ಈ ಬಂಡೆಗಳನು ಹತ್ತಿ ಕುಂಡು ಜನರೋ ಮೇಲಕ್ಕೆ ಹೋಗುತ್ತಿದ್ದಾರೆ ಇದು ನೂಡಲು ಒಂದು ಪ್ರವಾಸಿ ಸ್ಥಾನವಾಗಿದೆ ।

ಹಿಂದಿನಿಂದ ಕಾಣಿಸುತ್ತಿದಾನೆ ಮತ್ತು ಇದು ನಮ್ಮ ಚಾಮರಾಜನಗರದ ಒಂದು ಸ್ಥಳವಾಗಿದೆ.